ಒಂದು ಚಾಪ್ ಅಡ್ಡ ಅಹ್ ಐತೆ ಎರಡು ಅಂಗಡಿಗಳು ಆದವು.

ಎರಡೆರಡು ಬೇರೆ ತರ ಎಲ್ಲ ಚೂಡಿದಾರ್ ಟಾಪ್ ಗಳು ಸಿಕ್ತಾವು ದೊಡ್ಡಗಿರೋ ಅಂಗಡಿ ಐತೆ ಹೆಣ್ಣು ಮಕ್ಕಳಿಗೆ ಸಿಗುವಂತ ಬಟ್ಟೆ ಐತೆ ಮತ್ತೆ ಎಲ್ಲಾ ಕಲ್ಲರಲ್ಲಿ ಸಿಗ್ತವೆ.

ಒಂದು ನೀರಿನ ಜರಿ ತರ ಹರಿತಾ ಇದೆ ನೀರಿನ ಜರಿ.

ಇದು ಸೆಂಟ್ರಲ್ ಲೈಬ್ರರಿ ಐತಿ ತುಂಬಾ ದೊಡ್ಡಗಿರೋ ಲೈಬ್ರರಿ .

ಅದ್ರೆ ಮಧ್ಯೆ ಒಂದು ನೀರು ಹರಿತಾ ಇದೆ ಜಲಪಾತ ತರ. ಸುತ್ತ ಎಲ್ಲ ಕಾಡಿನ ತರ ನೀರ್ ಗಿಡಗಳೆಲ್ಲ ಅದಾವು ಪೂರ್ತಿ ದೊಡ್ಡಾಗಿ ಗಿಡಗಳ ಆದಾವು.